ಈ ಚಿತ್ರದಲ್ಲಿ ಕಾಣುತ್ತಿರುವುದು ಬುದ್ಧನ ಪ್ರತಿಮೆ ಮತ್ತು ಅದರ ಸುತ್ತಮುತ್ತ ಅಲಂಕರಿಸುವ ಹೂ ಅಲಂಕರ ಹೂ ಎಲೆಗಳಿಂದ ಅಲಂಕರವನ್ನು ಮಾಡಲಾಗಿದೆ

ಇಲ್ಲಿಈಗಾ ನಮ್ಮ ಲಗೇಜ್ ಗಳನ್ನು ಎಳೆದುಕೊಂಡು ಹೋಗುವ ಗಾಲಿ ಚಕ್ರಗಳನ್ನು ಇಲ್ಲಿ ನಾವು ಕಾಣ --

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಆಫೀಸ್ ಅಥವಾ ಹೋಟೆಲ್ ಮುಂಭಾಗದಲ್ಲಿ ಇರುವ ಒಂದು ರಿಸೆಪ್ಷನ್ ರೂಮ್ ನ ಮುಂಭಾಗ ಅಲ್ಲಿ ಮೇ ಐ ಹೆಲ್ಪ್ ಯು ಎಂಬ ಮುದ್ರಣವನ್ನು ನೇತು ಹಾಕಲಾಗಿದೆ.

ಸ್ವಲ್ಪ ಸ್ವಲ್ಪವೇ ನೀರು ಮತ್ತು ಕಲ್ಲು ಮುಳ್ಳುಗಳಿಂದ ಕೂಡಿರುವ ಪ್ರದೇಶ ಮತ್ತು ಹುಲ್ಲು ಹಾಸಿನ ಹೊದಿಕೆಯನ್ನು ದಟ್ಟ ಪುಷ್ಟವಾಗಿ ಬೆಳೆದಿರುವ ಹಸಿರು ಗಿಡ ಮರಗಳು--

ಈ ಚಿತ್ರದಲ್ಲಿ ಕಾಣುವುದು ಸಭಾಭವನ ಎಂದು ಇಲ್ಲಿ ಅನೇಕ ಸಭೆಗಳಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ನಡೆಯುತ್ತಿರುವುದನ್ನು ನಾವು ಕಾಣಬಹುದು .

ಬಿಳಿ ಬಣ್ಣ ಮತ್ತು ಬ್ರೌನ್ ಬಣ್ಣವನ್ನು ಹೊಂದಿರುವುದನ್ನು ಕಾಣಬಹುದು.

ಚಿತ್ರದಲ್ಲಿ ಕಾಣುತ್ತಿರುವುದು ಶಾಕಾಶ ಶೋರೂಮ್ಕಿ ದುರಸ್ತಿಗೊಂಡಿ ಬಂದಿರುವ ಕಾರ್ ಅನ್ನು ಅಲ್ಲಿನ ಮೆಕಾನಿಕ್ ಅಥವಾ ಶೋರೂಮ್ ನವರು ಪರಿಶೀಲಿಸುತ್ತಿರುವುದನ್ನು ನಾವಿಲ್ಲಿ ಕಾಣಬಹುದು.

ಅಲಂಕಾರ ಹೂವುಗಳಿಂದ ಅಲಂಕಾರ ಮಾಡಿರುವುದನ್ನು ಮತ್ತು ಹೂವಿನ ಹಾರಗಳಿಂದ ಬಣ್ಣ ಬಣ್ಣ ಹೂಗಳಿಂದ ಅಲಂಕಾರ ಮಾಡಿರುವುದನ್ನು ಕಾಣಬಹುದು ಮತ್ತು ವಧು-ವರರ ಭಾವಚಿತ್ರವನ್ನು ಇಲ್ಲಿ ಮುಂಭಾಗದಲ್ಲಿ --

ಚಿತ್ರದಲ್ಲಿ ಕಾಣುತ್ತಿರುವುದು ಮದುವೆ ಮಂಟಪದ ಹೊರಗಿನ ಆವರಣದ ಪ್ರದೇಶ ಇಲ್ಲಿ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಬೋಧಕರು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಅಥವಾ ಅಧ್ಯಾಯನವನ್ನು ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಕಾಣುತ್ತಾ ಇರೋದು ಬ್ಯೂಟಿ ಪಾರ್ಲರನ ಮುಂಭಾಗದ ಒಂದು ವಾತಾವರಣದ ಒಂದು ದೃಶ್ಯ .